ಆ ಲೈಟಿಂಗ್ಸ್ ದಸರಾ ಟೈಮ್ ನಲ್ಲಿ ತುಂಬಾನೇ ಹಾಕ್ತಾರೆ ಒಂದು ತಿಂಗಳು ಅಂತಾನೆ ದಸರಾ ಟೈಮ್ ನಲ್ಲಿ ಮರ ಗಿಡಗಳು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ತನ್ಕಾನು ಒಂದು ಕಿಲೋ ಮೀಟರ್ ಎರಡು ಕಿಲೋಮೀಟರು ಗಂಟನು ಎಲ್ಲಿ ನೋಡಿದ್ರು ಬರೀ ಲೈಟಿಂಗ್ಸ್ ಬಿಟ್ಟಿರ್ತಾರೆ ಹೊಸ ಮನೇ ಕಟ್ಟಿದ್ರೆ ಹೊಸ ಮನೆಗಳ ಗೃಹ ಪ್ರವೇಶಕ್ಕೂ ಅದು ಬಿಟ್ಟಿರ್ತಾರೆ.

ಟಿ_ಟಿ ಗಳು ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಾದ್ರೂ ಟ್ರಿಪ್ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಹೋಗಿ ಆ ಫ್ರೆಂಡ್ಸ್ ಗಳ ಜೊತೇಲಿ ಯಾವ ದೇವಸ್ಥಾನ ಆಗಲಿ ಏನೇ ಆಗ್ಲಿ ನೋಡ್ಕೊಂಡು ಬರ್ಬಹುದು ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ಎಲ್ಲಾ ಇದು ಇರುತ್ತೆ ಟಿ_ಟಿ ಗಳಲ್ಲಿ ಈಗ ಅದು ಒಬ್ಬೊಬ್ಬರೇ ಹೋಗಕೆ ಆಗಲ್ಲ ಅನೋದರಿಂದ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಹೋಗ್ಬಹುದು.

ಅದರ ಜತೆಗೆ ಇವಾಗ ನನ್ನ ಮಗನು ಸೇರ್ಕೊ ಬೇಕು ಅಂತವ್ನೆ.

ಲೈಬ್ರರಿ ಯಿಂದ ಬುಕ್ ತಗೊಂಡು ಓದಬಹುದು ಪೇಪರ್ ಲಿ ಒಬ್ಬೊಬ್ಬರು ಪೇಪರ್ ಹಾಕಿಸಿಕೊಳ್ಳಲ್ಲ ಬಡವ್ರು ಇರ್ತಾರೆ ಅಲ್ಲಿ ಪೇಪರ್ ಓದಿ ಜ್ಞಾನ ಎಲ್ಲ ಬೆಳೆಸ್ಕೊಬಹುದು ಓದ್ ಕೊಂಡು ಬರ್ಬಹುದು ಮನೇಲಿ ತುಂಬಾ ಕೆಲಸ ಕೊಡ್ತಾರೆ ಎನ್ನೋ ಮಕ್ಕಳು ಅಲ್ಲೇ ಓದಿಕೊಂಡು ಬರ್ಬಹುದು ಸ್ಟಡಿ ರೂಮ್ ತುಂಬಾ ಅನುಕೂಲ ಇದೆ.

ಆಲಸಿನ ಸ್ವೀಟ್ ತುಂಬಾನೇ ಫೇಮಸ್ ಮೈಸೂರಿಗೆ ಎಲ್ಲೆಲ್ಲ ಕಡೆ ಬ್ರಾಂಚ್ ಗಳಾಗಿವೆ ತುಂಬಾ ಊರುಗಳಲ್ಲಿ ಬ್ರಾಂಚ್ ಗಳಾಗಿದೇ ಅಲ್ಲಿ ತುಂಬಾ ಬೇರೆ ವಿದೇಶದಿಂದಾನು ಬಂದು ಸ್ವೀಟ್ ತಗೊಂಡು ತಿಂತಾರೆ ಅಲ್ಲಿ ಜಾಸ್ತಿ ಬರೋರು ಇದೇ ತಗೊಂಡು ತಿಂತಾರೆ ನನಗೆ ಅಲ್ಲಿ ಚಿರೋಟಿ ತಗೋ ಬಂದು ತಿನ್ನಕೆ ತುಂಬಾ ಇಷ್ಟ.

ಬೋಟಿಂಗ್ ಇವಾಗ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಹೊಳೆ ಇದ್ರೆ ಬೋಟಿಂಗ್ ಹೋಗಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ಕೂತು ಕೊಂಡ್ರೆ ನೀರೊಳಗೆಲ್ಲ ಆಟ ಆಡ್ಕೊಂಡು ಬರಬಹುದು ಪಕ್ಷಿ ಧಾಮದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೋಟಿಂಗ್ ಹೋಗ್ಬಿಟ್ಟು ಅಲ್ಲಿ--

ಹೋಟೆಲ್ ಗಳೆಲ್ಲ ಇವಾಗ ಸಿಟಿ ಗೆ ಹೋಗ್ತಿವಿ ಏನಾದ್ರು ಸಾಮಾನು ತರಕ್ಕೆ ಹೋಗಿರ್ತಿವಿ ಹೊಟ್ಟೆ ಹಸಿತ ಇರುತ್ತೆ ಹೋಟೆಲ್ ಗೆ ಹೋಗಿ ತಿಂದ್ ಬಿಟ್ಟು ಬರ್ತೀವಿ ಆದ್ರೂನು ಚೆನ್ನಾಗಿರುತ್ತೆ ಊಟ ತಿನ್ನಕೆ ಅತ್ ತಿನ್ ಬಿಟ್ಟು ಮನೆಗೆ ಬಂದ್ ಮೇಲಿಂದ ಸಂಜೆ ಟೈಮ್ ಊಟಾನೇ ಸೇರಲ್ಲ ಅದೇನು ಹಾಕಿರ್ತಾರೋ ಗೊತ್ತಿಲ್ಲ.